ಇಲ್ಲಿ ನಾವು ಬಹಳ ಪ್ರಸಿದ್ಧವಾದಂತ ಒಂದು ಮಂಟಪವನ್ನು ನೋಡಬಹುದಾಗಿದೆ ಈ ಮಂಟಪದ ವಧು-ವರರು ಕುಳಿತು ಕೊಳ್ಳುವಂತ ಅದ್ಭುತವಾದಂತಹ ಒಂದು ಸ್ಟೇಜ್ ನ್ನೂ ಆಗಿದೆ ಈ ಸ್ಟೇಜಿನ ಬ್ಯಾಗ್ರೌಂಡ ನ್ನು ಅದ್ಭುತವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇದು ನೋಡುವುದಕ್ಕೆ ತುಂಬಾ ಅಚ್ಚರಿಯನ್ನು ಮೂಡಿಸುತ್ತಿದೆ